ಮತ್ತು ಬಾಗಿಲಿಗೆ ಹೂವಿನ ತೋರಣವನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಮೀನಿನ ಅಂಗಡಿಯು ಕಾಣುತ್ತಿದ್ದು ಡೋರ್ ಗ್ಲಾಸ್ ಡೋರ್ ಸಹ ಕಾಣುತ್ತದೆ.

ಚಿತ್ರದಲ್ಲಿ ಒಂದು ಪಬ್ ನ ಚಿತ್ರಣವನ್ನು ಕಾಣಬಹುದಾಗಿದೆ.

ಮತ್ತು ಲೈಟಿಂಗ್ ಗಳನ್ನು ಕಾಣಬಹುದಾಗಿದೆ ಮತ್ತು ಅಲ್ಲಿ ವ್ಯಕ್ತಿ ನಿಂತು ವ್ಯಾಪಾರ ಮಾಡುವುದನ್ನು ಕಾಣಬಹುದಾಗಿದೆ ಮ್--

ಮತ್ತು ಬಾಗಿಲಿಗೆ ಹಸಿರು ತೋರಣ ಮತ್ತು ಹೂವಿನ ಅಲಂಕಾರ ಪೂಜೆಗೆ ರೆಡಿ ಆಗಿರುವ ರೀತಿ ಇದೆ.

ಮತ್ತು ಅಲ್ಲೇ ಕಾಂಪೌಂಡಿನ ಮೇಲೆ ಇಬ್ಬರು ಹುಡುಗಿಯರು ಕುಳುತಿರುವುದನ್ನು ಕಾಣಬಹುದಾಗಿದೆ.

ಮತ್ತು ರೆಡ್ ಕಲರ್ ಬ್ಯಾಗ್ರೌಂಡ್ ಇರುವ ರೆಡ್ ಕಲರ್ ಲೈಟ್ ಗಳನ್ನು ಸಹ ಕಾಣಬಹುದಾಗಿದೆ.

ಮತ್ತು ಹುಲ್ಲಿನ ಆಸನು ಸಹ ಹಸಿರು ಕಲರ್ ಇನ ಹುಲ್ಲಿನ ಆಸನು ಸಹ ಕಾಣಬಹುದಾಗಿದೆ.

ಮತ್ತು ರಸ್ತೆಯ ಮೇಲೆ ಪಾಟ್ ಗಳನ್ನು ಜೋಡಿಸಿ ಅದರಲ್ಲಿ ಗಿಡಗಳನ್ನು ನೆಟ್ಟಿದಾರೆ.

ಅಲ್ಲಿ ಟೇಬಲ್ ನ ಮೇಲೆ ಒಂದು ಕ್ಯಾಲ್ಕುಲೇಟರ್ ಅನ್ನು ಸಹ ನಾವು ಕಾಣಬಹುದಾಗಿದೆ.

ಎರಡು ಗಿಡಗಳು ಸಹ ಕಾಣುತ್ತವೆ ಪಕ್ಕದಲ್ಲಿ ಒಂದು ಕಾರ್ ಸಹ ಕಾಣುತ್ತದೆ.

ಮತ್ತು ವಿಶಾಲವಾದ ಪ್ರದೇಶ ಹರಳಿ ಕಟ್ಟೆಯನ್ನು ಸಹ ಅಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ನದಿಯು ಕಾಣುತ್ತಿದ್ದು ನದಿಯಲ್ಲಿನ ನೀರಿನ ಮೇಲೆ ಒಂದು ದೊಡ್ಡದಾದ ಬ್ರಿಡ್ಜ್ ಕಾಣುತ್ತಿದೆ.

ಕಪ್ಪು ಟೋಪಿಯನ್ನು ಧರಿಸಿ ಕನ್ನಡಕವನ ಧರಿಸಿ ಬಂಡೆಯ ಮೇಲೆ ಕುಳಿತು ಒಬ್ಬ ವ್ಯಕ್ತಿ ವೀಕ್ಷಣೆ ಮಾಡುತ್ತಿರುವುದನ್ನ ಕಾಣಬಹುದಾಗಿದೆ.

ಎಲ್ಲೋ ಕಲರ್ ನ ಒಂದು ಚಿತ್ರಣವನ್ನು ಸಹ ಇದರಲ್ಲಿ ಕಾಣಬಹುದಾಗಿದೆ.

ಮತ್ತು ಒಂದು ಗಡಿಯಾರವನ್ನು ಸಹ ಕಾಣಬಹುದಾಗಿದೆ.

ಎರಡು ಕಾರ್ ಗಳು ಬೊನೆಟ್ ಓಪನ್ ಮಾಡಿರುವ ರೀತಿ ರಿಪೇರಿಗೆ ರೆಡಿ ಆಗಿರುವ ರೀತಿ ಕಾಣುತ್ತಿದೆ.

ಇಬ್ಬರು ವ್ಯಕ್ತಿಗಳು ರಿಪೇರಿ ಮಾಡುವ ಕಾರ್ಯದಲ್ಲಿ ತೊಡಗಿರುವ ತರ ಚಿತ್ರ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಮೀನುಗಳು ಐಸ್ ನಲ್ಲಿ ಇರುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಶಾಲೆಯ ಕಾರಿಡಾರ್ ಕಾಣುತ್ತಿದ್ದು ಗೋಡೆಯ ಮೇಲೆ ಒಂದು ನಾಮ ಪಲಕ ಸಹ ಕಾಣುತ್ತದೆ.